ಮಕ್ಕಳೇನಾದರೂ ಆಟ ಆಡಬೇಕು ಅಂದರೆ ಒಳ್ಳೆ ಮೈದಾನದಲ್ಲಿ ಆಟ ಆಡಬೇಕು.

ಅದು ಗಾಜಿನ ಮನೆ ಒಳಗೆ ಇಟ್ಟುಕೊಂಡಿದ್ದಾರೆ ಹೊರಗಡೆ ಒಳಗಡೆ ಇಟ್ಕೊಂಡಿರೋದು ಒಳ್ಳೇದು ಇಲ್ಲ ಅಂದ್ರೆ ಮತ್ತೆ --

ಹೊರಡು ಜಾಗವೇ ರೈಲು ನಿಲ್ದಾಣ .

ಮಾರುತಿ ಸುಜುಕಿ ಶೋರೂಮ್ ಕಾರುಗಳನ್ನು --

ಕರ್ನಾಟಕ ಯುನಿವರ್ಸಿಟಿ ಹೈಯರ್ ತುಂಬಾ ಜನ ಜಾಸ್ತಿ ಓದೋ ಜಾಗಕ್ಕೆ ಜನಗಳು ಬಂದು ಹೈಯರ್ ಸ್ಟಡಿ ಮಾಡೋಕೆ .

ಒಂದು ಸುಂದರವಾದ ಜಲಪಾತ ಈ ಜಲಪಾತದಲ್ಲಿ ಬೇರೆಕಡೆ ಇಂದ ನೀರ್ ಬಂದು--